ಎಲ್ಲರೂ ಅಲ್ಲಿ ಬಸ್ಗಾಗಿ ಕಾಯುತಿದೆ ಪುರುಷರು ಮಹಿಳೆಯರು ಮಕ್ಕಳು ಎಲ್ಲರು ಕೂಡ ಇಲ್ಲಿ ಸೇರಿದ್ದಾರೆ.

ಎಲ್ಲವು ಒಳ್ಳೆ ರೀತಿ ಆಗಲಿ ಎಂದು ದೇವರಲ್ಲಿ ಇಲ್ಲಿ ಬಂದು ಪ್ರಾಥಿಸುತ್ತಾರೆ ಈ ಕಲ್ಲುಗಳು ನೋಡಲು ತುಂಬಾ ನೋಡಲು ಆಕರ್ಷಕವಾಗಿದೇ.

ಈ ಚಿತ್ರದಲ್ಲಿ ಇರುವುದು ಬ್ಯಾಂಕ್ ಆಫ್ ಇಂಡಿಯಾ ಎಂದು ಟ್ವೆಂಟಿ ಫೋರ್ ಹವರ್ಸ್ ಎಪ್ಪತ್ನಾಲಕ್ಕೂ ಗಂಟೆ ಎ ಟಿ ಎಂ ಅನ್ನು ಮಿಷನ್ ಗಳನ್ನೂ ತೆರೆದಿರುತ್ತಾರೆ ಇಲ್ಲಿ ಅನೇಕ ಜನರು ಬಂದು ಹಣಗಳನ್ನು ತೆಗೆದುಕೊಂಡು ಹೋಗುತ್ತಾರೆ.

ಸುತ್ತಲೂ ಮರ ಗಿಡ ಗಳನ್ನೂ ಹಾಕಿದ್ದಾರೆ ತಂಪನೆ ಗಾಳಿ ಬೀಸಲಿ ಎಂದು ಇಲ್ಲಿ ಎಲ್ಲರು ಅಸೆ ಪಡುತ್ತಾರೆ ಮರವನ್ನು ಹಾಕಿದರೆ ನಮಗೆ ತಂಪುಗಾಳಿ ಬರುತ್ತದೇ ಈ ಕಟ್ಟಡವು ಯಾರು ಇಲ್ಲ.

ಈ ಚಿತ್ರದಲ್ಲಿ ಕೆಲವು ಮಕ್ಕಳು ಶಾಲೆಯ ಒಳಗಡೆ ಹೋಗುತ್ತಿದ್ದಾರೆ ಶಿಕ್ಷಕರು ಅವರನ್ನು ಒಳಗೆ ಕರೆದುಕೊಳ್ಳುತ್ತಿದ್ದಾರೆ ನಾಲಕ್ಕೂ ಐದು ಶಿಕ್ಷಕರು ಇಲ್ಲಿ ಇದ್ದಾರೆ.

ಮೂರೂ ಮಕ್ಕಳು ಇಲ್ಲಿ ಇದ್ದಾರೆ ಸಮವಸ್ತ್ರವನ್ನು ಧರಿಸಿದ್ದಾರೆ ಬ್ಯಾಗ್ ಅನ್ನು ಹಾಕಿಕೊಂಡಿದ್ದಾರೆ ಮತ್ತು ಎರೆಡು ಪುಟ್ಟು ಮಕ್ಕಳು ಇಲ್ಲಿ ನಿಂತಿದ್ದಾರೆ ಅವರು ಶಾಲೆಯ ಒಳಗಡೆ ಹೋಗುತ್ತಿದ್ದಾರೆ.

ಚಿತ್ರದಲ್ಲಿ ಹಸಿರು ಗುಡ್ಡ ಬೆಟ್ಟಗಳು ಕಾಣಿಸುತ್ತಿದೆ ನೋಡಲು ತುಂಬಾ ಸುಂದರವಾಗಿ ಕಾಣಿಸುತ್ತಿದೆ ಹಸಿರಿನ ವಾತಾವರಣ ತುಂಬಾ ಒಳ್ಳೆಯದು.